ಇದು ಒಂದು ದೊಡ್ಡದಾಗಿರುವಂತಹ ಸ್ಥಳವಾಗಿದೆ ಅಹ್ ಮತ್ತೆ ಇಲ್ಲಿ ಒಬ್ಬಅಹ್ ಮುದುಕನು ಅಹ್ ಫೋನಿನಲ್ಲಿ ನೋಡುತ್ತಾ--

ಹಾ ಬ್ಲೂ ಕಲರ್ ಸ್ಕೈ ಇದೆ ಮತ್ತೆ ಒಂದು ದೊಡ್ಡದಾಗಿರುವಂತ ಕಾರು ಇದೆ ಮತ್ತು ಒಂದು ಟೇಬಲ್ ಮೇಲೆ ತಿನ್ನುವಂತಹ ತಿನಿಸು ಇದೆ.

ತೆಂಗಿನ ಮರಗಳು ಇವೆ ಹಿಂದೆಗಡೆ ಮರಗಳು ಇವೆ ಆ ಇಲ್ಲಿ ಯಾರು ಒಬ್ಬ ಮನುಷ್ಯನು ಇಲ್ಲ.

ಇದು ನೀರು ಹರಿಯುವಂತ ಸ್ಥಳವಾಗಿದೆ ತುಂಬಾನೆ ದೊಡ್ಡದಾಗಿದೆ ಮತ್ತು ವಿಶಾಲವಾಗಿದೆ ಮತ್ ಇಲ್ಲಿಅ ಮುಂದ್ಗಡೆ ಮೆಟ್ಟುಲುಗಳಿವೆ .